ಲಿನಕ್ಸ್ ಪ್ರೋಸೆಸ್ ಜೊತೆಗೆ ಕೆಲಸ ಮಾಡುವ ಬಗೆಗಿನ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ನಾನು ಉಬಂಟು 1004 ನ್ನು ಬಳಸುತ್ತಿದ್ದೇನೆ
ನೀವು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಆರಂಭಿಸುವುದನ್ನು ತಿಳಿದಿರುವಿರಿ ಹಾಗೂ ಕಮಾಂಡ್ ಗಳ ಬಗ್ಗೆ ಸಾಮಾನ್ಯ ಜ್ಞಾನ ಹೊಂದಿದ್ದೀರಿ ಎಂದು ನಾನು ಊಹಿಸುತ್ತೇನೆ
ನಿಮಗೆ ಆಸಕ್ತಿ ಇದ್ದಲ್ಲಿ ಈ ಕೆಳಗಿನ ವೆಬ್ ಸೈಟ್ ನಲ್ಲಿ ಸಿಗುವ ಇನ್ನೊಂದು ಸ್ಪೋಕನ್ ಟ್ಯುಟೋರಿಯಲ್ ನಲ್ಲಿ ಅದು ಲಭ್ಯವಿದೆ
httpspoken tutorialorg ಇದನ್ನು ಗಮನಿಸಿ ಲಿನಕ್ಸ್ ಒಂದು ಕೇಸ್ ಸೆನ್ಸಿಟಿವ್ ಆಗಿದ್ದು ಈ ಟ್ಯುಟೋರಿಯಲ್ ನಲ್ಲಿರುವ ಎಲ್ಲಾ ಕಮಾಂಡ್ ಗಳೂ ಲೋವರ್ ಕೇಸ್ ನಲ್ಲಿಯೇ ಇದೆ ಇಲ್ಲವಾದಲ್ಲಿ ಅದನ್ನು ತಿಳಿಸಲಾಗಿದೆ
ಒಂದು ಪ್ರೋಸೆಸ್ ಎಂದರೆ ಏನು ಎಂದು ತಿಳಿಯಲು ನಾನು ನಿಮಗೆ ಒಂದು ಸಂಕ್ಷಿಪ್ತ ವಿವರಣೆ ನೀಡುತ್ತೇನೆ
ಲಿನಕ್ಸ್ ನಲ್ಲಿ ಏನಾದರೂ ಒಂದು ಕೆಲಸ ನಡೆಯುತ್ತಿದೆ ಎಂದರೆ ಅದನ್ನು ಒಂದು ಪ್ರೋಸೆಸ್ ಎನ್ನುತ್ತಾರೆ
ಕಾರ್ಯನಿರ್ವಹಿಸುವ ಮತ್ತು ನಮ್ಮ ಕಮಾಂಡ್ ಗಳನ್ನು ಸ್ವೀಕರಿಸುವ ಶೆಲ್ ನ್ನು ಪ್ರೋಸೆಸ್ ಎನ್ನುತ್ತಾರೆ
ನಾವು ಟರ್ಮಿನಲ್ ನಲ್ಲಿ ಕಮಾಂಡ್ ಗಳನ್ನು ಟೈಪ್ ಮಾಡಿದರೆ ಅವುಗಳು ಕಾರ್ಯನಿರತವಾಗಿರುವಾಗ ಅವನ್ನು ಪ್ರೋಸೆಸ್ ಗಳು ಎನ್ನುತ್ತೇವೆ
ನೀವು ಈಗ ಯಾವ ವಿಡಿಯೋದಲ್ಲಿ ಈ ಟ್ಯುಟೋರಿಯಲ್ ನ್ನು ವೀಕ್ಷಿಸುತ್ತಿರುವಿರೋ ಆ ವಿಡಿಯೋವನ್ನು ಒಂದು ಪ್ರೋಸೆಸ್ ಎನ್ನುತ್ತಾರೆ
ನೀವು ಯಾವ ಬ್ರೌಸರ್ ನಲ್ಲಿ ಈ ಸ್ಪೋಕನ್ ಟ್ಯುಟೋರಿಯಲ್ ನ ವೆಬ್ ಸೈಟ್ ಓಪನ್ ಮಾಡಿರುವಿರೋ ಆ ಬ್ರೌಸರ್ ಅನ್ನು ಒಂದು ಪ್ರೋಸೆಸ್ ಎನ್ನುತ್ತಾರೆ
ಕಾರ್ಯನಿರತವಾಗಿರುವ ಶೆಲ್ ಸ್ಕ್ರಿಪ್ಟ್ ಗಳು ಕೂಡಾ ಪ್ರೋಸೆಸ್ ಗಳೇ
ಹೀಗೆಯೇ ಎಲ್ಲವೂ
ಪ್ರೋಸೆಸ್ ನ್ನು ಹೀಗೆ ನಿರೂಪಿಸಬಹುದು ಯಾವುದೇ ಒಂದು ಪ್ರೊಗ್ರಾಮ್ ಚಲಾವಣೆಯಾಗುತ್ತಿದ್ದರೆ ಅಂದರೆ ಕಾರ್ಯವಹಿಸುತ್ತಿದ್ದರೆ ಅದನ್ನು ಒಂದು ಪ್ರೋಸೆಸ್ ಎಂದು ಕರೆಯುತ್ತಾರೆ
ಪ್ರೋಸೆಸ್ ಗಳು ನಮ್ಮ ಹಾಗೆಯೇ
ಅವುಗಳು ಹುಟ್ಟುತ್ತವೆ ಸಾಯುತ್ತವೆ ಹಾಗೂ ಅವುಗಳಿಗೆ ಪಾಲಕರು ಹಾಗೂ ಮಕ್ಕಳೂ ಇರುತ್ತವೆ
ಈಗ ನಾವು ಮೊದಲ ಶೆಲ್ ಪ್ರೋಸೆಸ್ ಬಗ್ಗೆ ಕಲಿಯೋಣ
ನಾವು ಸಿಸ್ಟಂ ಗೆ ಲಾಗ್ ಇನ್ ಆಗುತ್ತಿದ್ದಂತೆ ಲಿನಕ್ಸ್ ಕರ್ನಲ್ ಮುಖಾಂತರ ಶೆಲ್ ಪ್ರೋಸೆಸ್ ಪ್ರಾರಂಭವಾಗುತ್ತದೆ
ಈ ದೃಷ್ಟಿಯಲ್ಲಿ ನಾವು ತಿಳಿಯಬೇಕಾದದ್ದು ಇಷ್ಟೇ ಲಿನಕ್ಸ್ ಕರ್ನಲ್ ಎಂಬುದು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಂ ಗೆ ಬೇಕಾಗಿರುವ ಪ್ರಮುಖವಾದ ಅಂಶವಾಗಿದೆ
ಇದು ಲಿನಕ್ಸ್ ಕಾರ್ಯವಹಿಸಲು ಬೇಕಾಗಿರುವ ಅತ್ಯಂತ ಆವಶ್ಯಕ ಅಂಶಗಳನ್ನೊಳಗೊಂಡಿದೆ
ಎಲ್ಲ ಯೂಸರ್ ಕಮಾಂಡ್ ಪ್ರೋಸೆಸ್ ಗಳು ಶೆಲ್ ನಿಂದ ರಚಿಸಲ್ಪಡುತ್ತವೆ ಅಥವಾ ಸೃಷ್ಟಿಯಾಗುತ್ತವೆ
ಈಗ ನಾವು ಟರ್ಮಿನಲ್ ಓಪನ್ ಮಾಡೋಣ
ನಾವು ಟರ್ಮಿನಲ್ ನಲ್ಲಿ ಕಮಾಂಡ್ ಪ್ರಾಂಪ್ಟ್ ನ್ನು ಡಾಲರ್ ಚಿಹ್ನೆಯ ರೂಪದಲ್ಲಿ ನೋಡಬಹುದು
ಇದು ಶೆಲ್ ಪ್ರೋಸೆಸ್ ನ ಕೆಲಸವಾಗಿದೆ
ಈಗ ನಾವು ಯಾವುದಾದರೂ ಕಮಾಂಡ್ ಟೈಪ್ ಮಾಡೋಣ ಡೇಟ್ ಎಂದು ಬರೆದು ನಂತರ ಎಂಟರ್ ಒತ್ತಿ
ನಾವು ಈ ಕಮಾಂಡ್ ನ್ನು ಬರೆದಾಕ್ಷಣ ಶೆಲ್ ಪ್ರೋಸೆಸ್ ಡೇಟ್ ಎಂಬ ಒಂದು ಪ್ರೋಸೆಸ್ ನ್ನು ರಚಿಸುತ್ತದೆ
ಈಗ ಶೆಲ್ ಪ್ರೋಸೆಸ್ ಡೇಟ್ ಪ್ರೋಸೆಸ್ ನ್ನು ರಚಿಸಿರುವುದರಿಂದ ಶೆಲ್ ಪ್ರೋಸೆಸ್ ನ್ನು ಡೇಟ್ ಪ್ರೋಸೆಸ್ ನ ತಾಯಿ ಎಂದು ಕರೆಯಬಹುದು ಹಾಗೂ ಡೇಟ್ ಪ್ರೋಸೆಸ್ ನ್ನು ಶೆಲ್ ಪ್ರೋಸೆಸ್ ನ ಮಗು ಎಂದು ಕರೆಯಬಹುದು
ಒಮ್ಮೆ ಡೇಟ್ ಪ್ರೋಸೆಸ್ ಸಿಸ್ಟಂ ನ ದಿನಾಂಕ ಮತ್ತು ಸಮಯವನ್ನು ತೋರಿಸಿದ ನಂತರ ಆ ಪ್ರೋಸೆಸ್ ಕೊನೆಗೊಳ್ಳುತ್ತದೆ
ಒಂದು ಶೆಲ್ ಇನ್ನೊಂದು ಶೆಲ್ ನ್ನು ಕೂಡ ರಚಿಸುತ್ತದೆ
ಹೀಗೆ ಪ್ರೋಸೆಸ್ ನ್ನು ರಚಿಸುವುದಕ್ಕೆ ಅಥವಾ ಸೃಷ್ಟಿಸುವುದಕ್ಕೆ ಪ್ರೋಸೆಸ್ ನ್ನು ಸ್ಪಾನ್ ಮಾಡುವುದು ಎನ್ನುತಾರೆ
ಇನ್ನೊಂದು ಪ್ರೋಸೆಸ್ ನ್ನು ಸ್ಪಾನ್ ಮಾಡಬೇಕಾದರೆ ಟರ್ಮಿನಲ್ ಗೆ ಹೋಗಿ ಶ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ನಾವು ಈಗ ಟರ್ಮಿನಲ್ ನಲ್ಲಿ ಒಂದು ಹೊಸ ಪ್ರಾಂಪ್ಟ್ ಕಾಣಿಸುವುದನ್ನು ನೋಡಬಹುದು
ಈಗ ನಮ್ಮ ಮೂಲ ಶೆಲ್ ನ್ನು ಶೆಲ್ 1 ಎಂದು ಕರೆಯೋಣ
ಅದು ಒಂದು ಮಗು ಶೆಲ್ ಅಥವಾ ಉಪ ಶೆಲ್ ಗೆ ಜನ್ಮ ನೀಡಿರುತ್ತದೆ ಅದನ್ನು ಶೆಲ್ 2 ಎಂದು ಕರೆಯೋಣ
ಅಂದ ಹಾಗೆ ನಿಮಗೆ ಹೊಸ ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಒಂದು ಕಮಾಂಡ್ ನ್ನು ಚಲಾಯಿಸಬಹುದು
ಈಗ ನಾವು ಈ ಹೊಸ ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಎಲ್ಎಸ್ ಕಮಾಂಡ್ ನ್ನು ಚಲಾಯಿಸೋಣ
ಈಗ ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಎಲ್ಎಸ್ ಎಂದು ಟೈಪ್ ಮಾಡಿ ನಂತರ ಎಂಟರ್ ಒತ್ತಿ
ಈಗ ನಾವು ಫೈಲ್ ಗಳ ಮತ್ತು ಡೈರೆಕ್ಟರಿಗಳ ಒಂದು ಲಿಸ್ಟ್ ನ್ನು ನೋಡಬಹುದು
ಈಗ ಎಲ್ಎಸ್ ಎಂಬ ಒಂದು ಹೊಸ ಪ್ರೋಸೆಸ್ ರಚಿತವಾಗಿದೆ
ಇಲ್ಲಿ ಶೆಲ್ 2 ಇಸ್ ನ ತಾಯಿ ಆಗಿದೆ ಶೆಲ್ 1 ಇಸ್ ನ ಅಜ್ಜಿಯಾಗಿದೆ ಮತ್ತು ಎಲ್ಎಸ್ ಶೆಲ್ 2 ನ ಮಗು ಆಗಿದೆ ಹಾಗೆಯೇ ಶೆಲ್ 2 ಕೂಡಾ ಶೆಲ್ 1 ನ ಮಗು ಆಗಿದೆ

ಶೆಲ್ 2 ನ್ನು ನಾಶ ಮಾಡಲು ಹೊಸ ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಎಕ್ಸಿಟ್ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ
ಇದು ಶೆಲ್ 2 ನ್ನು ನಾಶ ಮಾಡುತ್ತದೆ ಮತ್ತು ನಮ್ಮ ಮೂಲ ಕಮಾಂಡ್ ಪ್ರಾಂಪ್ಟನ್ನು ಮರಳಿ ದೊರಕಿಸುತ್ತದೆ
ಪ್ರೋಸೆಸ್ ಮತ್ತು ನಮ್ಮ ನಡುವಿನ ಹೋಲಿಕೆಯನ್ನು ಮುಂದುವರಿಸಿದಾಗ ನಮಗೆ ತಿಳಿಯಬರುವುದೇನೆಂದರೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ನಮ್ಮನ್ನು ಗುರುತಿಸುವಂತಹ ವೈಶಿಷ್ಟ್ಯಗಳಿವೆ
ಆ ವೈಶಿಷ್ಟ್ಯಗಳು ನಮ್ಮ ಹೆಸರು ಆಗಿರಬಹುದು ನಮ್ಮ ತಂದೆತಾಯಿಯ ಹೆಸರು ಆಗಿರಬಹುದು ಹುಟ್ಟಿದ ದಿನಾಂಕ ಆಗಿರಬಹುದು ಅಥವಾ ಪಾನ್ ಕಾರ್ಡ್ ನಂಬರ್ ಆಗಿರಬಹುದು
ಅದೇ ರೀತಿ ಪ್ರೋಸೆಸ್ ಗಳೂ ಕೂಡಾ ಕೆಲವು ಲಕ್ಷಣಗಳನ್ನು ಹೊಂದಿವೆ ಪಿಡ್ ಪಿಪಿಐಡಿ ಸ್ಟಾರ್ಟ್ ಟೈಮ್ ಇತ್ಯಾದಿ
ಇವುಗಳಲ್ಲಿ ಹೆಚ್ಚಿನ ಲಕ್ಷಣಗಳನ್ನು ಕರ್ನಲ್ ಒಂದು ಟೇಬಲ್ ನಲ್ಲಿ ನಿರ್ವಹಿಸುತ್ತದೆ
ಪ್ರತಿಯೊಂದು ಪ್ರೋಸೆಸ್ ಪಿಡ್ ಎಂಬ ಒಂದು ವಿಶಿಷ್ಟವಾದ ಇಂಟಿಜರ್ ನಿಂದ ವಿಶೇಷವಾಗಿ ಗುರುತಿಸಲ್ಪಡುತ್ತದೆ
ಪಿಡ್ ಯು ಪ್ರೋಸೆಸ್ ಹುಟ್ಟಿಕೊಂಡಾಗಲೇ ಕರ್ನಲ್ ನಿಂದ ಗುರುತಿಸಲ್ಪಟ್ಟಿರುತ್ತದೆ
ತಾಯಿ ಪ್ರೋಸೆಸ್ ನ ಪಿಡ್ ಯು ಪ್1 ಎಂಬ ಇನ್ನೊಂದು ಪ್ರೋಸೆಸ್ ನ್ನು ಹುಟ್ಟಿಸಿದರೆ ಅದರ ಪಿಡ್ ಯನ್ನು ಪ್1 ನ ಪಿಪಿಐಡಿ ಎನ್ನುತ್ತಾರೆ
ಪ್ರಸ್ತುತ ಶೆಲ್ ನ ಪಿಡ್ ನೋಡಲು ಪ್ರಾಂಪ್ಟಿನಲ್ಲಿ ಟೈಪ್ ಮಾಡಿ ಎಚೊ ಸ್ಪೇಸ್ ಡಾಲರ್ ಡಾಲರ್ ಮತ್ತು ಎಂಟರ್ ಕೀಯನ್ನು ಒತ್ತಿ
ಒಂದು ಸಂಖ್ಯೆಯನ್ನು ತೋರಿಸಲಾಗುತ್ತದೆ
ಇದು ಪಿಡ್ ಯ ಪ್ರಸಕ್ತ ಶೆಲ್ ಆಗಿದೆ
ನಾವು ಹೆಚ್ಚಾಗಿ ಬಳಸುತ್ತಿರುವ ಒಂದು ಕಮಾಂಡ್ ಯಾವುದೆಂದರೆ ಪಿಎಸ್ ಕಮಾಂಡ್
ಪಿಎಸ್ ಅಥವಾ ಪ್ರೊಸೆಸ್ ಸ್ಟಾಟಸ್ ಒಂದು ಕಮಾಂಡ್ ಆಗಿದ್ದು ಅದು ಸಿಸ್ಟಂ ನಲ್ಲಿ ಚಲಾಯಿಸುವ ಪ್ರೋಸೆಸ್ ನ್ನು ತೋರಿಸುತ್ತದೆ
ನಾವು ಯಾವುದೇ ಆಯ್ಕೆ ಇಲ್ಲದೇ ಈ ಕಮಾಂಡ್ ನ್ನು ಚಲಾಯಿಸಿದರೆ ಏನಾಗುತ್ತದೆ ಎಂದು ನೋಡೋಣ
ಈಗ ಕಮಾಂಡ್ ಪ್ರಾಂಪ್ಟ್ ನಲ್ಲಿ psಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಈ ರೀತಿಯಾಗಿ ನಾವು ಸಾಮಾನ್ಯವಾಗಿ ಪ್ರೊಗ್ರಾಮ್ ನಡೆಸುತ್ತಿರುವ ಬಳಕೆದಾರನ ಕೆಳಗೆ ಬರುವ ಎಲ್ಲಾ ಪ್ರೋಸೆಸ್ ಗಳ ಲಿಸ್ಟ್ ಅನ್ನು ನೋಡಬಹುದಾಗಿದೆ
ನೀವು ಸಿಎಂಡಿ ಹೆಡಿಂಗ್ ನ ಕೆಳಗೆ ಪ್ರೋಸೆಸ್ ನ ಹೆಸರನ್ನು ನೋಡಬಹುದು
ಇದಲ್ಲದೆ ನೀವು ಪಿಡ್ ಟಿಟಿವೈ ಅಥವಾ ಕನ್ಸೋಲ್ ಎಂಬ ಪ್ರೋಸೆಸ್ ಚಾಲನೆಯಲ್ಲಿರುವುದನ್ನು ನೋಡಬಹುದು
ಟೈಮ್ ಇದು ಪ್ರೋಸೆಸ್ ಆರಂಭದಿಂದ ಬಳಸಿರುವ ಒಟ್ಟು ಸಮಯವಾಗಿದೆ
ನನ್ನ ಸಿಸ್ಟಂ ನಲ್ಲಿ ಎರಡು ಪ್ರೊಸೆಸ್ ಗಳು ತೋರುತ್ತಿವೆ
ಒಂದು ಬ್ಯಾಷ್ ನಾವು ಬಳಸುವ ಶೆಲ್ ಪ್ರೋಸೆಸ್
ಇನ್ನೊಂದು ಸ್ವತಃ ಪಿಎಸ್ ಪ್ರೋಸೆಸ್
ನಾವು ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಶೆಲ್ ಪ್ರೋಸೆಸ್ ನ ಪಿಡ್ ಯು ಎಚೊ ಸ್ಪೇಸ್ ಡಾಲರ್ ಡಾಲರ್ ಎಂಬ ಕಮಾಂಡ್ ಗೆ ಸಮನಾಗಿದೆ
ನಾವು ಒಂದು ವೇಳೆ ಉಪ ಶೆಲ್ ನ್ನು ಸ್ಪಾನ್ ಮಾಡಿದರೆ ಏನಾಗುತ್ತದೆ ಎಂದು ನೋಡೋಣ
ಈಗ ಟರ್ಮಿನಲ್ ನಲ್ಲಿ ಶ್ ಟೈಪ್ ಮಾಡಿ ಎಂಟರ್ ಒತ್ತಿ
ಈಗ ಅದು ಹೊಸ ಪ್ರಾಂಪ್ಟ್ ನ ಹೊಸ ಸಾಲಿನಲ್ಲಿ ಕಾಣಿಸಿಕೊಳ್ಳುವುದು
ಇಲ್ಲಿ ಪಿಎಸ್ ಎಂದು ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ
ಈಗ ನಾವು ಪಟ್ಟಿಯಲ್ಲಿ 3 ಪ್ರೋಸೆಸ್ ಗಳನ್ನು ನೋಡಬಹುದು
ಶ್ ಪ್ರೋಸೆಸ್ ನ್ನು ಸೇರಿಸಲಾಗಿದೆ
ಇಲ್ಲಿ ಮತ್ತೆ ಗಮನಿಸಿ ಬ್ಯಾಷ್ ಪ್ರೋಸೆಸ್ ನ ಪಿಡ್ ಯು ಮುಂಚಿನಂತೆ ಸಮನಾಗಿರುತ್ತದೆ
ಪಿಎಸ್ ಹಲವು ಆಯ್ಕೆಗಳನ್ನು ಹೊಂದಿರುವುದನ್ನು ನಾವು ಮುಂದೆ ನೋಡಬಹುದು
ನಮಗೆ ಕಾಣುವ ಮೊದಲ ಆಯ್ಕೆಯು ಲಿಸ್ಟ್ ನಲ್ಲಿರುವ ಪ್ರೋಸೆಸ್ ಗಳ ವೈಶಿಷ್ಟ್ಯಗಳ ನ್ನು ತೋರಿಸುತ್ತದೆ
ಈಗ ಪ್ರಾಂಪ್ಟ್ ನಲ್ಲಿ ಪಿಎಸ್ ಸ್ಪೇಸ್ ಮೈನಸ್ f ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಪ್ರೆಸ್ ಮಾಡಿ
ಇದು ಪುನಃ ಮೂರು ಪ್ರೋಸೆಸ್ ಗಳನ್ನು ಹಿಂದಿನಂತೆಯೇ ಪಟ್ಟಿ ಮಾಡುತ್ತದೆ
ಬಾಶ್ ಶ್ ಮತ್ತು ಪಿಎಸ್ f
ಒಂದೇ ವ್ಯತ್ಯಾಸವೆಂದರೆ ಈಗ ಹೆಚ್ಚು ವೈಶಿಷ್ಟ್ಯಗಳ ಪಟ್ಟಿ ಇವೆ
ಯುಐಡಿ ಯು ಪ್ರೋಸೆಸ್ ನ್ನು ಶುರು ಮಾಡಿದ ಯುಸರ್ ನ ಯುಸರ್ ಇದ್ ಯನ್ನು ನೀಡುತ್ತದೆ
ಹಾಗೆಯೇ ಅದು ಪ್ರೋಸೆಸ್ ನ ತಾಯಿಯ ಪಿಡ್ ಆದ ಪಿಪಿಐಡಿ ಯನ್ನು ಕೂಡಾ ತೋರಿಸುತ್ತದೆ
ಉದಾಹರಣೆಗಾಗಿ ಬಾಶ್ಃ ಪ್ರೊಸೆಸ್ ಎನ್ನುವುದು ಶ್ ಪ್ರೋಸೆಸ್ ನ ತಾಯಿಯಾಗಿದೆ
ಹೀಗಿರುವಾಗ ಬ್ಯಾಷ್ ನ ಪಿಡ್ ಯು ಶ್ ಪ್ರೋಸೆಸ್ ನ ಪಿಪಿಐಡಿ ಗೆ ಸಮನಾಗಿದೆ
ಇದೇ ರೀತಿ ಪಿಎಸ್ ಪ್ರೋಸೆಸ್ ನ ಮೂಲ ಶ್ ಪ್ರೋಸೆಸ್ ಆಗಿರುವುದರಿಂದ ಶ್ ಪ್ರೋಸೆಸ್ ನ ಪಿಡ್ ಯು ps ಫ್ ಪ್ರೋಸೆಸ್ ಪಿಪಿಐಡಿ ಯು ಒಂದೇ ಆಗಿದೆ
C ಎಂಬುದು ಪ್ರೊಸೆಸರ್ ನ ಬಳಕೆಯನ್ನು ಸೂಚಿಸುತ್ತದೆ
ಪ್ರಸ್ತುತ ಇದು ಪ್ರೋಸೆಸ್ ನ ಕಾಲಾವಧಿಯಲ್ಲಿ ಉಪಯೋಗಿಸಲಾದ ಪ್ರೊಸೆಸರ್ ನ ಶೇಕಡ ಬಳಕೆಯ ಪೂರ್ಣಮೌಲ್ಯವಾಗಿದೆ
ಈ ಸಂದರ್ಭದಲ್ಲಿ ಬಳಕೆ ತೀರಾ ಕಡಿಮೆ ಇರುವುದರಿಂದ 0 ಎಂದು ತೋರಿಸಲ್ಪಡುತ್ತದೆ
ಸ್ಟೈಮ್ ಕ್ಷೇತ್ರವು ಯಾವ ಸಮಯದಲ್ಲಿ ಪ್ರೋಸೆಸ್ ಶುರುವಾಗುತ್ತದೆ ಎಂಬ ಸೂಚನೆ ನೀಡುತ್ತದೆ ನಾವು ಉಳಿದದನ್ನು ಈಗಾಗಲೇ ಪಿಎಸ್ ಚಲಾಯಿಸುವಾಗ ನೋಡಿದ್ದೇವೆ
ಪ್ರೋಸೆಸ್ ಗಳು ಎರಡು ರೀತಿಯದು ಮೊದಲನೆಯದ್ದು ಬಳಕೆದಾರ ಪ್ರೋಸೆಸ್ ಗಳು
ಇವುಗಳು ಬಳಕೆದಾರರಿಂದ ಆರಂಭವಾಗುತ್ತವೆ
ಉದಾಹರಣೆಗೆ ಪಿಎಸ್ ಅಥವಾ ಅದಕ್ಕಾಗಿ ಟರ್ಮಿನಲ್ ನಲ್ಲಿ ಚಲಾಯಿಸುವ ಹೆಚ್ಚಿನ ಕಮಾಂಡ್ ಗಳು
ಎರಡನೆಯದು ಸಿಸ್ಟಂ ಪ್ರೋಸೆಸ್
ಇವುಗಳು ಸಿಸ್ಟಂ ಆರಂಭವಾಗುವ ಸಮಯದಲ್ಲಿ ಅಥವಾ ಯುಸರ್ ಲಾಗಿನ್ ಸಮಯದಲ್ಲಿ ಶುರುವಾಗುತ್ತದೆ
ಸಿಸ್ಟಂ ಪ್ರೋಸೆಸ್ ಗೆ ಉದಾಹರಣೆ ಬಾಶ್ ಆಗಿದೆ
ಕೆಲವೊಮ್ಮೆ ನಾವು ಸಿಸ್ಟಂ ಪ್ರೋಸೆಸ್ ಗಳು ಮತ್ತು ಬಳಕೆದಾರ ಪ್ರೋಸೆಸ್ ಗಳೆರಡನ್ನೂ ನೋಡಬಯಸಬಹುದು
ನಂತರ ನಾವು ಮೈನಸ್ e ಅಥವಾ ಮೈನಸ್ ಕ್ಯಾಪಿಟಲ್ A ಆಯ್ಕೆಯನ್ನು ಉಪಯೋಗಿಸೋಣ
ಟರ್ಮಿನಲ್ ಗೆ ಹೋಗಿ ಪ್ರಾಂಪ್ಟ್ನಲ್ಲಿ ಪಿಎಸ್ ಸ್ಪೇಸ್ ಮೈನಸ್ e ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಪ್ರೆಸ್ ಮಾಡಿ
ನಾವು ಪ್ರೋಸೆಸ್ ಗಳ ಒಂದು ದೊಡ್ಡ ಪಟ್ಟಿಯನ್ನೇ ನೋಡಬಹುದು
ಒಂದು ಮಲ್ಟಿಪೇಜ್ ಡಿಸ್ಪ್ಲೇ ಪಡೆಯಲು ಪ್ರಾಂಪ್ಟಿನಲ್ಲಿ ಪಿಎಸ್ ಸ್ಪೇಸ್ ಮೈನಸ್ e ಸ್ಪೇಸ್ ವರ್ಟಿಕಲ್ ಬಾರ್ ಸ್ಪೇಸ್ ಮೋರ್ ಎಂದು ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ
ನಾವು ಮೊದಲು ಕಂಡಂತೆ ಮೋರ್ ಎಂಬುದು ಪ್ರೊಸೆಸ್ ನ ದೊಡ್ಡ ಲಿಸ್ಟ್ ಅನ್ನು ಒಂದೇ ವಿಂಡೋ ದಲ್ಲಿ ಪ್ರದರ್ಶಿಸಲು ಕಾರಣವಾಗುತ್ತದೆ
ನಾವು ಎಂಟರ್ ಒತ್ತಿ ಪ್ರೋಸೆಸ್ ಗಳ ಪಟ್ಟಿಯನ್ನು ನೋಡಬಹುದು
ಈ ಪಟ್ಟಿಯಲ್ಲಿ ಮೊದಲ ಪ್ರೋಸೆಸ್ ಕುತೂಹಲಕಾರಿಯಾಗಿದೆ
ಇದನ್ನು ಇನಿಟ್ ಇನಿಟ್ ಪ್ರೋಸೆಸ್ ಎಂದು ಕರೆಯಲಾಗುತ್ತದೆ
ಈ ಪ್ರೋಸೆಸ್ ನಿಂದಲೇ ಇತರ ಎಲ್ಲಾ ಪ್ರೋಸೆಸ್ ಗಳೂ ಕೂಡಾ ಹುಟ್ಟುತ್ತವೆ
ಇದರ ಪಿಡ್ ಯು 1 ಆಗಿರುತ್ತದೆ
ಮತ್ತೆ ಪ್ರಾಂಪ್ಟ್ ಗೆ ಹಿಂತಿರುಗಲು q ಒತ್ತಿ
ಹೀಗೆ ಈ ಟ್ಯುಟೋರಿಯಲ್ ನಲ್ಲಿ ಶೆಲ್ ಪ್ರೋಸೆಸ್ ಪ್ರೋಸೆಸ್ ನ್ನು ಸ್ಪಾನ್ ಮಾಡುವುದು ಪ್ರೋಸೆಸ್ ನ ಲಕ್ಷಣಗಳು ಮತ್ತು ವಿವಿಧ ಪ್ರೋಸೆಸ್ ಗಳ ಬಗ್ಗೆ ಕಲಿತೆವು
ನಾವು ಪಿಎಸ್ ಕಮಾಂಡ್ ಬಳಕೆಯ ಬಗ್ಗೆ ಕಲಿತೆವು
ಇಲ್ಲಿಗೆ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ತಲುಪಿದೆವು
ಈ ಟ್ಯುಟೋರಿಯಲ್ ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ
ಬಾಂಬೆ ಇಂದ ವಾಸುದೇವ
ಧನ್ಯವಾದಗಳು